ಇದು ಒಂದು ಊಟದ ಹೋಟೆಲ್ ಆಗಿದೆ.

ಹಾಗೆ ಹೋಟೆಲ್ ಪಕ್ಕದಲ್ಲಿ ಒಂದು ಬೋರ್ಡನ್ನ ಕಾಣಬಹು--

ಆ ಬೋರ್ಡ್ ಅಲ್ಲಿ ಹಲವಾರು ಚಿತ್ರಗಳನ್ನು ಕಾಣಬಹುದು.

ಇಲ್ಲಿ ನಾವು ಒಂದು ದೇವಸ್ಥಾನವನ್ನು ಕಾಣಬಹುದು.

ಹಾಗೆ ಯುವಕನ ಬಟ್ಟೆ ಕಪ್ಪಾಗಿದೆ ಇನ್ನೊಬ್ಬ ಯುವಕನ ಬಟ್ಟೆ ಬೀಳ್--

ಹಾಗೆ ಇಲ್ಲಿ ಹಲವಾರು ರಟ್ಟು ಬಾಕ್ಸು ಗಳನ್ನು ನಾವು ಕಾಣಬಹುದು ಹಾಗೆ ಟೈಲ್ಸ್ ಗೋಡೆ ಮೇಲೆ--

ಈ ಕಟ್ಟಡ ಬಿಳಿ ಪೈಂಟಿನಲ್ಲಿ ತುಂಬಿದೆ.

ಹಲವಾರು ಟೈಲ್ಸ್ ಗೋಡೆಯನ್ನು ನಾವು ಇಲ್ಲಿ ಕಾಣಬಹುದು.

ಗಾಜಿನ ಗ್ಲಾಸ್ ಗಳನ್ನು ಕಾಣಬಹುದು ಕಟ್ಟಡದ ಬಣ್ಣ ಕೆಂಪಾಗಿದೆ.

ಇದು ಒಂದು ಕೂಲ್ ಡ್ರಿಂಕ್ಸ್ ಅಂಗಡಿಯಾಗಿದೆ ಇಲ್ಲಿ ಹಲವಾರು ರಿ--

ಹಾಗೆ ಹಲವಾರು ರಟ್ಟಿನ ಬಾಕ್ಸ್ ಗಳು ಇಲ್ಲಿ ಕಾಣಿಸುತ್ತವೆ.

ಹಸಿರು ಬಣ್ಣದ ರಟ್ಟಿನ ಬಾಕ್ಸ್ ಗಳನು ಕಾಣಬಹುದು ರಟ್ಟಿನ ಬಾಕ್ಸ್ನಕೆಳಗೆ ಒಂದ್--

ಹಾಗೆ ಹಲವಾರು ರೀತಿಯ ಲೈಟಿಂಗ್ಸ್ ಗಳನ್ನು ಇಲ್ಲಿ ನಾವು ಕಾಣಬಹುದು.

ಇಲ್ಲಿ ಎರಡು ಕಂಬಗಳನ್ನು ಕಾಣಬಹುದು ಹಾಗೆ ದೊಡ್ಡ ದೊಡ್ಡ ಪರದೆಗಳನ್ನು ನಾವು ಇಲ್ಲಿ--

ಒಂದು ಫ್ಯಾನನ್ನು ಕಾಣಬಹುದು ಹಾಗೆ ಇಲ್ಲೊಂದು ಫೋಟೋವನ್ನು ಕಾಣಬಹುದು ಗಡಿಯಾರವನ್ನು ಕಾಣಬಹುದು.

ಇದು ಒಂದು ಕಲ್ಲಿನ ಮಂಟಪವಾಗಿದೆ ಇಲ್ಲಿ ಒಂದು ದೊಡ್ಡ ರಸ್ತೆಯನ್ನು ಕಾಣಬಹುದು.

ಹಾಗೆ ಕಾರಿನ ಮೇಲೆ ಕೆಂಪು ರಿಬ್ಬನ್ ಅನ್ನು ಕಟ್ಟಿರುವುದನ್ನು ನಾವು ಕಾಣಬಹುದು ಹಾಗೆ ಕಾರಿನ ಹಿಂದೆ ಡಿಕ್ಕಿ ತೆಗೆದಿರುವುದನ್ನು ನಾವು ಕಾಣಬಹು--

ಇಲ್ಲಿ ಹಲವಾರು ರೀತಿಯ ಚಪ್ಪಲ್ ಕಾಣಿಸುತ್ತಿವೆ.

ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಟೇಬಲ್ ಅನ್ನ ಕಾಣಬಹುದು.

ಹಾಗೆ ಇಬ್ಬರು ಯುವಕಿಯಾರನ್ನ ನಾವು ಇಲ್ಲಿ ಕಾಣಬಹುದು ರಟ್ಟಿನ ಬೊಕ್ಸ್ ನಾವು ಕಾಣಬಹುದು.

ಇದೊಂದು ಕಾರ್ ಮೆಕ್ಯಾನಿಕ್ ಶಾಪ್ ಆಗಿದೆ ಇಲ್ಲಿ ಕಾರ್ ಇಲ್ಲಿ ಎಲ್ಲ ಪುಡಿಪುಡಿಯಾಗಿದೆ.

ಇಲ್ಲಿ ನಾವು ಇಬ್ಬರು ಯುವಕರನ್ನ ಕಾಣಬಹುದು ಹಾಗೆ ಇದೊಂದು ಡಿ_ಜೆ ಸೆಟ್ ಆಗಿದೆ.

ಇವುಗಳು ಮೈಕ್ ಗಳಾಗಿವೆ ಹಾಗೆ ಮೈಕಿನ ಮೇಲೆ ಒಂದು ಹೂವಿನ ಸರವನ್ನ ಕಾಣಬಹುದು.

ಒಬ್ಬ ಯುವಕ ಮೈಕಿನ ಮೇಲೆ ಹತ್ತಿ ನಿಲ್ಲುತ್ತಿದ್ದಾನೆ ಇಲ್ಲೊಂದು--

ಇಲ್ಲಿ ನಾವು ಗಿಡಮರಗಳನ್ನ ಕಾಣಬಹುದು ಹಾಗೆ ಮೆಟ್ಟಿಲುಗಳನ್ನ ನಾವು ಇಲ್ಲಿ ಕಾಣಬಹುದು.

ಹಲವು ರೀತಿಯ ಟೇಬಲ್ ಗಳನ್ನು ನಾವು ಕಾಣಬಹುದು ಎಲೆಕ್ಟ್ರಿಕ್ .

ಹಾಗೆಯೇ ಗೋಡೆಯ ಮೇಲೆ ಒಂದು ಗಡಿಯಾರವನ್ನು ಕಾಣಬಹುದು.

ಹಾಗೆ ಇಲ್ಲಿ ಒಂದು ದೇವರ ಫೋಟೋ ವನ್ನ ನಾವು ಕಾಣಬಹುದು.

ಹಾಗೆ ಹಲವಾರು ಬೋರ್ಡ್ಗಳನ್ನ ನಾವು ಇಲ್ಲಿ ಕಾಣಬಹುದು ಹಾಗೆ ಚಿಕ್ಕ ಪುಟ್ಟ ಗಿಡಮರಗಳನ್ನ ನಾವು ಇ--

ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ನಾವು ಕಾಣಬಹುದು ದೊಡ್ಡ ದೊಡ್ಡ ಗಿಡಮರಗಳನ್ನು ಇಲ್ಲಿ ಕಾಣಬಹುದು.

ಗೋಡೆಯ ಕೆಳಗೆ ಒಬ್ಬ ಯುವಕ ನಡೆದುಕೊಂಡು ಹೋಗುತ್ತಿರುವುದನ್ನು ನಾವು ಕಾಣಬಹುದು ಹಾಗೆ ಹಲವಾರು ಮೆಟ್ಟಿಲುಗಳನ್ನು ನಾವು ಇಲ್ಲಿ.

ಅಲ್ ಹಲವಾರು ಫೋಲ್ಡರ್ಗ ಳು ಇಲ್ಲಿ ಕಾಣಿಸುತ್ತಿವೆ ಪತಾಂಜಲಿ ಸೇ ಸೋಪು ಇಲ್ಲಿ ಕಾಣಿಸುತ್ತವೆ.